ಹಾಗೆ, ಮತ್ತೆ trip ಮುಗ್ದ ಮೇಲೆ ಕಾಲೇಜಿಗೆಸ ಒಮ್ಮೆ ವಿಸಿಟ್ ಕೊಟ್ಟೆಲ್ಲ ಬರುವ.

ಹಾ yes teachers lectures ಗೆಲ್ಲಸ ಖುಷ್ಯಾಗ್ತದೆ ಅಲ್ಲ.

ಹ ಹಾ ಹಾಗೆ ಒಳ್ಳೆ ಒಳ್ಳೆ ಆಗ್ತದೆ ಹೋಗಿ ಬರುವ. ಹಾ ಹಾ, ಹೋಗಿ ಬರುವ ಒಟ್ಟಾಗಿ ಆಯ್ತು ಹಾಗಾದ್ರೆ, ನಾನ್ ನಿಂಗೆ ನಾನ್ ಮತ್ತೆ call ಮಾಡ್ತೇನೆ.

ಹಾ okay okay take care .

ನಾವು ಮೊನ್ನೆ college ಇಂದ ಪ್ರವಾಸ ಆ Utthara ಯಾ~ ಯಾಣ ಹೇಳುವ place ಇಗೆ ಆ ಒಂದು ನೋಡಬೇಕಾದಂತಹ ಒಂದು ಪ್ರವಾಸ ಕೇಂದ್ರ.

ಆದರೆ ಬೇಜಾರಿನ ಸಂಗತಿ ಎಂತ ಹೇಳಿದ್ರೆ ಈ plastic ಅನ್ನ ಎಲ್ರೂ ಪ್ರವಾಸಕ್ಕೆ ಬರುವುದು ಒಂದು ರೀತಿ ಆ mind relaxation ಇಗೆ. ಇಲ್ಲಿ ಬಂದು ಎಲ್ಲಾ ಹಾಕುವಾಗ ತುಂ~ ಅದನ್ನ ತುಂಬಾ ಬೇಜಾರಾಗ್ತದೆ ನೀವುಸ ನಿಮ್ಮ college ಪ್ರವಾಸದಲ್ಲಿ ಹೋಗುವಾಗ ಇಂತಹ ಕೆಲವು ಕೆಟ್ಟ ಸಂಗತಿಗಳು ಅಂತ ಹೇಳ್ತೀವಲ್ಲಾ. ಅದು ಹೌದು. Karnataka ದಲ್ಲಿ ಪ್ರವಾಸ ಕೇಂದ್ರಗಳು ಸುಮಾರುಂಟು ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಅದನ್ನ ಆಸ್ವ~ ನೋಡಿಕೊಂಡು ಆ ಎಂತ ಹೇಳುದು ಆ ಪ್ರಕೃತಿಯನ್ನು. ನಾಶ ಮಾಡುವ ಕೆಡೆಗೆ ನಾವು ಬದಲ್ತಾ ಇದ್ದೇವೆ ಅಂತ ಹೇಳುವ ಒಂದು ಬೇಜಾರಿನ ಸಂಗತಿ. ಹೌದೌದು ಈಗ ಅದೇ ಎಲ್ಲಾರು ಅದನ್ನೇ ಮಾಡ್ತಿದ್ದಾರೆ ಎಲ್ಲಾ ಮರ ಎಲ್ಲಾ ಕಡ್ದು ಹಾ ಎಲ್ಲಾ ಕಾರ್ಖಾನೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಷ್ಟೇ. ಹೌದೌದು ನೀವು ನಿಮ್ಮ college time ಅಲ್ಲಿ ಯಾವ ಪ್ರ~ ಇದು ಪ್ರವಾಸ ಕೇಂದ್ರಕ್ಕ ಹೋಗಿದಿರಿ? ನಾವು Mysore ಇಗೆ ಹೋಗಿದ್ದು. ಹಾ ಹಾ Karnataka ದಲ್ಲಿ ನೋಡ್ಲಿಕ್ಕೆ ಸಾದಾರಣ ಆ ಪ್ರವಾಸ ಕೇಂದ್ರಗಳು ಉಂಟು. ಈಗಾ Hampi ಆಗ್ಲಿ ಆ ಈಗ ಆದ್ರೆ Mangalore ಆ . ಆ ಸಮುದ್ರ ಬದಿಯಲ್ಲಿ.

ಮತ್ತೆ Madikeri . ಅದೆಲ್ಲಾ ಅದೆಲ್ಲಾ ಒಂದು ಒಳ್ಳೇ place ಅದು. ಹೌದೌದು coffee ತೋಟಗಳ ಮಧ್ಯೆ.

Hampi ಯಲ್ಲಿ ನೋಡಬೇಕಾದ್ದೇ ಯಾಕ ಹೇಳಿದ್ರೆ ಒಂದು ಸರಿಯಾಗಿ ಒಂದು ನೋಡ್ಬೇಕಿದ್ರೆ ಒಂದು ವಾರ ಕನಿಷ್ಠದಲ್ಲಿ ಬೇಕು. ಹೌದಾ? ನಾವು ಇನ್ನು ಇನ್ನುವರೆಗೂ ಹೋಗಿಲ್ಲಾ ಅಲ್ಲಿಗೆ. ಹ್ಮ್ ಒಂದು ಸಲಾ ಹೋಗಿ ನೋಡಿ.

ಈ ಗೆಳೆಯರೊಂದಿಗೆ ಹೋಗುದು ಒಂದು ರೀತಿ ಮಜಾ ಅದು . ನಾವು Karwar ಆ side ಎಲ್ಲಾ ಹೋಗಿದ್ವಿ ಬದಿಯಲ್ಲಿ ಸಮುದ್ರ ಬದಿಗೆ ಹೋಗಿ ಅಲ್ಲಿ ಅವರ ಆ ಹಡಗುಗಳೆಲ್ಲ ಉಂಟಲ್ಲಾ . ತಗೊಂಡು ಅಲ್ಲಿ ಇದಲ್ಲಿ ಕಾಯಿಸಿ ಅದನ್ನು ತಿಂದದ್ದು ನಾವೆಲ್ಲ . ಹ್ಮ್ ಹ್ಮ್ ಹ್ಮ್ Chikmagalur, Uttara Karnataka ದಲ್ಲಿ ನೋಡ್ಲಿಕ್ಕೆ ಸುಮಾರು ಉಂಟು.

ಹಾಗೆ ಇಡೀ India ವನ್ನು ತಗೊಳೋದಿದ್ರೆ ಆ ನಾವು bike ಎಲ್ಲಾ ಇದ್ರಲ್ಲಿ ಮಾಡುದಿದ್ರೆ.

Kashmir side ಗೆಲ್ಲಾ . ಅಷ್ಟು ದೂರಾ ಎಲ್ಲಾ ಹೋಗ್ಲಿಲ್ಲಾ ನಾವು.

ನಾವು bike ಅಲ್ಲಿ ಅಂದ್ರೆ ಒಂದು Kudlu falls ಅದೆಲ್ಲಾ ಉಂಟಲ್ಲಾ . ನೀವು veg prefer ಮಾಡೋದಾ non veg ಆ?

ಹಾಗಿದ್ರೆ ನಿಮಗೆ ಅದೇ ನೀವ್ ಹೇಳಿದ ಕ~ ಕಡಲ ತೀರದಲ್ಲಿ ಅದರೆ ನಿಮಗೆ ಎಲ್ಲವನ್ನು ನೋ~ ಇದ್ ಮಾಡಿಕೊಂಡು ಬರ್ಬೋದು.

Kerala ದಲ್ಲಿ.

Kerala ವನ್ನು ದೇವಾಲಯದ ನಾಡು ಅಂತ ಕರಿತಾರೆ ಹಾಗೆ .

ಒಂದು ಅದು ಜಾಸ್ತಿ ಆ ಇದು ಆಗಲಿಲ್ಲ ಒಂದು ಒಂದು ವರ್ಷದ ಒಳಗಡೆ ಹೋಗಿದ್ದೆ . ಹ್ಮ್ ಹ್ಮ್ Tamil Nadu ?

Tamil Nadu ಹೋಗ್ಲಿಲ್ಲಾ Kerala ಕ್ಕೆ ಆದ್ರೆ ಹೋಗಿದ್ದೆ. ಹ್ಮ್ ಹ್ಮ್ ಮುಂದೆ ಎಲ್ಲಿಗಾದ್ರು ಹೋಗುವ ಆ plan ಉಂಟಾ? ಆ ಉಂಟು ಆದ್ರೆ Dandeli ಎಲ್ಲಾ ಉಂಟಲ್ಲಾ? ಹಾ ಹಾ Dandeli ಗೆ ಹೋಗುದಿದ್ರೆ ಈಗ ನಾವು Mangalore ಇಂದ ? ನಾವು ಬೇಕಾದ್ರೆ ಗಾಡಿಯಲ್ಲಿ ಗಾಡಿ ಮಾಡ್ಕೊಂದ ಹೋಗಬೇಕಾಗ್ತದೆ ಮತ್ತೆ ಅಲ್ಲಿದ್ದು ನಾವು ಮೊದ್ಲೇ room ಎಲ್ಲಾ book ಮಾಡಬೇಕಾಗ್ತದೆ. ಹೌದೌದು ಈಗ ಕೆಲಸದ ಒತ್ತಡದ ಬದಲಿಗೆ ಒಂದು ತಿಂಗಳಿಗೆ ಒಮ್ಮೆ ಒಂದು ಕಡೆ ಪ್ರವಾಸ ಹೋದ್ರೆ.

ಮರುದಿನ ನಾವು ಕೆಲಸಕ್ಕೆ ಹೋಗಬೇಕಿದ್ರೆ ಸ್ವಲ್ಪ mind relaxation ಸಿಗ್ತದೆ.

ಸರಿ ರಕ್ಷಿತ್ ನಾನು ಮತ್ತೆ ಮಾಡ್ತೇನೆ.

ಒಹ್. hello ಪೂಜಾ. ಏನು ಬಾರಿ ಅಪರೂಪದಲ್ಲಿ phone ಮಾಡಿದ್ಯಾ. ಏನ್ ಸಮಾಚಾರ?

ಏನಂದ್ರೇ. ನಾನು mobile ಅಲ್ಲಿ ಹಾಗೇ ನಮ್ದು ಹಳೆ photos ನೋಡ್ತಾ ಇದ್ದೆ. ನಾವ್ college ಅಲ್ಲಿ ತೆಗೆದ photos ಮತ್ತೆ, ಬಸ್ನಲ್ಲಿ ಒಟ್ಟಿಗೆ ಕೂತಾಗ ತೆಗೆದ photos ಎಲ್ಲಾ ನೋಡ್ತಾ ಇದ್ದೆ. ಎಲ್ಲ ನೆನ್ಪಾಯ್ತು, ನಾವ್ college ಅಲ್ಲಿ ಕಳೆದ ದಿನಗಳು. ಹಾಗೇ ನಿಂಗೆ ಕರೆ ಮಾಡಿದೆ.

ಹಾ ನಾನ್ಸ ಹಾಗೇ, ಊರಿಗೆಲ್ಲ ಹೋಗುವಾಗ, bus ಅಲ್ಲಿ ಹೋಗುವಾಗ ಎಲ್ಲ ಕಾಲೇಜಿನ ಎದುರುಗಡೆ ಇಂದ ಹೋಗುವಾಗ ನಂಗೆಲ್ಲ ಹಳೇದೆಲ್ಲಾ ನೆನ್ಪಾಗ್ತದೆ, ಖುಷೀ ಆಗ್ತದೆ. college ಇರ್ತಿದ್ರೆ ಒಳ್ಳೆದಿತ್ತು ಅಂತ ಎಣಿಸ್ತದೆ. ನಿಂಗುವನಾ? ಹೌದು. ಅದ್ರಲ್ಲೂ sports day time ಅಲ್ಲಿ college day time ಲ್ಲೆಲ್ಲ ಮತ್ತೂ ಗಮತ್ತ್ ಆಗ್ತಿತ್ತಲ್ವಾ? ನಾವ್ carrom , ಮತ್ತೆ shuttle badminton ನ್ಗೆಲ್ಲ ಸೇರ್ಕೊಳ್ತಾ ಇದ್ದ್ವಿ. ಬಹುಮಾನ ಬರತ್ತೋ ಬಿಡತ್ತೋ, ಒಟ್ಟ್ನಲ್ಲಿ ಸೇರ್ವಾಂತ ನಾವ್ ಪ್ರತಿ ವರ್ಷನೂ ಆಸಕ್ತಿಯಿಂದ ಸೇರ್ಕೊಳ್ತಾ ಇದ್ವಿ. ಹೂ. ಅದ್ರೊಟ್ಟಿಗೆ ಮತ್ತೆ ರಂಗವಲ್ಲಿ, ಸಂಗೀತ ಎಲ್ಲ ಹಾಡ್ತಿದ್ವಿ ಅಲ್ಲ. ಅದೂ free time ಇರುವಾಗ ಬೇಗ ಬೇಗನೆ ಊಟ ಮಾಡಿ ಬಂದು, ಬೇಗ free ಮಾಡ್ಕೊಂಡು, ಸಂಗೀತ ಕಲ್ಯುದು, ರಂಗೋಲಿ ಬಿಡಿಸುದು ಎಲ್ಲ ಮಾಡ್ತಾ ಇದ್ವಿ ಅಲಾ?

ಹೌದು. ಅದಲ್ದೇ, college ದಿನ್ದಲ್ಲಿ ನಮ್ಗೆ free period ಅಲ್ಲಿ ಖುಷಿ ಆಗ್ತಾಇತ್ತಲ್ಲಾ? Arts ನವ್ರು, Commerce, Science ವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಪಾಠ ಕೇಳುದು. ಅದೊಂದು ಒಂಥರಾ ಖುಷಿ ಅಲ್ವಾ? ಹೌದು class start ಆಗುವಾಗ ಎಲ್ಲರೂ friends ಎಲ್ಲ ನಾವೆಲ್ಲರೂ ಒಂದೇ ಸಾಲಲ್ಲಿ ಬಂದು ಕೂತ್ಕೊಳ್ಳುದು. ಮತ್ತೆಲ್ಲ ಪಾಠ ಮಾಡುವಾಗ ನಾವೇ discuss ಮಾಡ್ಕೊಳ್ಳುದು, ಪರೀಕ್ಷೆ ಎಲ್ಲ ಅದ್ನಂತ್ರ ನಾವು, ನಿಂಗೆಷ್ಟು ಬಂದಿದೆ mark ? ನಿಂಗೆಷ್ಟು ಬಂದಿದೆ ಅಂತ್ ಹೇಳಿ, ನಾವ್ ನಾವೇ ಚರ್ಚೆ ಮಾಡ್ಕೊಳ್ಳುದು, ಅದೆಲ್ಲ ಖುಷೀ ಆಗ್ತದಲ್ಲ ಎಣಿಸುವಾಗ ಈಗ?

ಹೌದು ಅದೇ, ತುಂಬ ಖುಷಿ ಆಗ್ತದೆ. ಮತ್ತೆ, ಮಧ್ಯಾಹ್ನ ಮೂರ್ hour lab ಎಲ್ಲ ಇತ್ತಲ್ವ, ಆವಾಗ time ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ, ಒಮ್ಮೊಮ್ಮೆ theory ಎಲ್ಲ ಇರ್ತಾ ಇತ್ತು, ಮಧ್ಯಾಹ್ನ first hour , ಆವಾಗಂತೂ ಕುತ್ಕೊಳ್ಲಿಕ್ಕೇ ಆಗ್ತಾ ಇರ್ಲಿಲ್ಲ, ಅಷ್ಟು ನಿದ್ದೆ ಬರ್ತಾ ಇತ್ತು. ಊಟ ಮಾಡಿ ಬರ್ವಾಗ. ಬಂದ ಮೇಲೆ ನಿದ್ದೆ ಬರುದು. ಎಷ್ಟು ಸಲ ನಮ್ಮನ್ನು ನಿಲ್ಸಿದಾರೆ ಅಲ lecturer . ಆಗ ನಾಚಿಕೆ ಆಗ್ತಿತ್ತು ನಿಲ್ಲಿಕ್ಕೂ ಆಗ, ಈಗ ನಗು ಬರ್ತದೆ ಎಣಿಸುವಾಗ ಅಲ? ಹೌದು ಅದೇ. ಮತ್ತೆ, strike ಎಲ್ಲ ಇರುವಾಗ ನಮ್ಮ್ department ನವರಿಗೆ ಮಾತ್ರ strike ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಆ time ಲ್ಲೂಸ class ಮಾಡ್ತಾ ಇದ್ರು. ಹಾಗೇನೇ ಜೋರ್ ಮಳೆ ಬಂದಾಗೆಲ್ಲ, college ಗೆ ರಜೆ ಕೊಡ್ಬೇಕು ಅಂತೆಲ್ಲ ಬೇಡ್ಕೊಳ್ತಾ ಇದ್ವಿ.

ನಮ್ಗೆ ಕೊಡ್ಲಿಲ್ಲ ರಜೆ. ಯಾವದಕ್ಕೂಸ ಕೊಡ್ತಾ ಇರ್ಲಿಲ್ಲ. ಬೇಜಾರ್ ಆಗ್ತಿತ್ತು ಆವಾಗ ನಮ್ಗೆ. ಓದುದು, ಓದುದು, ಓದುದು. ಬರಿಯುದ್, ಬರಿಯುದ್, ಬರಿಯುದ್, ಅದೇ ಆಗ್ತಾ ಇತ್ತು ನಮ್ಗೆ.

ಹೌದು. ಅದಲ್ದೇ, ಮತ್ತೆ ನಮ್ಗೆ ಒಂದು, notes ಬರ್ದದ್ದಕಿಂತ xerox ಮಾಡ್ಸಿದ್ದೇ ಜಾಸ್ತಿ, ಅಲ್ವಾ? ನಾವ್ ತುಂಬಾ xerox ಮಾಡ್ಕೊಳ್ತಾ ಇದ್ವಿ. ಓದ್ತಿವೋ ಬಿಡ್ತೀವೋ, ಒಟ್ನಲ್ಲಿ xerox ಅಂಗ್ಡಿ ಮುಂದೆ cue ನಿಲ್ತಾ ಇದ್ವಿ.

ಹೌದು PDF ಎಲ್ಲ xerox ಮಾಡ್ಕೊಂಡ್ ಬಂದು, neat ಆಗಿ, ಹಚ್ಚಿ ಹಚ್ಚಿ ಇಡ್ತಾ ಇದ್ದೆವು. ಹು ಅದನ್ನು. ಅದನ್ನೇ ತಿರ್ಗಿಸೀ ತಿರ್ಗಿಸೀ ಏನು ಮಾಡುದು? ಓದುದಾ? ಅಷ್ಟ್ರಲ್ಲೇ. notes ಅಂತೂ ನಾವ್ ಬರೀತಾನೇ ಇರ್ಲಿಲ್ಲ.

ಹೌದು. ಒಟ್ನಲ್ಲಿ ನಮ್ಗೆ college days ಅನ್ನುದು ಒಂದು ಒಳ್ಳೇ memory ಯೆಲ್ಲ ಕೊಡತ್ತೆ, ಅಲ್ಲ?

ಹೌದ್ ಹೌದ್ ಹೌದು. ಹ. college ಇರ್ತಿದ್ರೆ ಒಳ್ಳೇದಿತ್ತು ಅಂತ ಎಣಿಸ್ತದೆ, ಈಗ ಅಲ? Sir, madam ಸ ನಮ್ಮ್ ಜೊತೆ friendly ಆಗಿ ಎಲ್ಲ ಮಾತಾಡ್ತಾ ಇದ್ರು.

ಹು. ಅವ್ರು ನಮ್ಗೆ lecturer ತರಾನೇ ಇರ್ಲಿಲ್ಲ ಅಲ? ನಮ್ಮ್ ಒಟ್ಟಿಗೇನೇ ಕೂತ್ಕೊಂಡ್, ನೆಗಾಡ್ಕೊಂಡ್, ಮಾತಾಡ್ಕೊಂಡ್ ಎಲ್ಲ ಇರ್ತಿದ್ರಲ್ಲ. ನಮ್ಗೆ ಅವ್ರು ಒಂದ್ಸೊಲ್ಪ friend ನಾಗೇಯೇ lecturer ಅಂತೇಳಿ ನಾವ್ ಎಣಿಸ್ಲೇ ಇಲ್ಲ ಅವ್ರನ್ನು ಅಲ್ವಾ? ಹೌದು, ಅದೇ. ಹಾಗೇ ಒಮ್ಮೆ ಸಿಗುವ ನಾವು ಆಯ್ತಾ?

ಹ ಆಯ್ತಾಯ್ತು. ಇನ್ನೊಮ್ಮೆ ಸಿಗುವ, ಇನ್ನೊಮ್ಮೆ ಸಿಗುವ.

ಹಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಪೂಜಾ?

ಮತ್ತೆ ಏನ್ ಮಾಡ್ತಿದ್ದೀರ? ಆ ನಾನ್ duty ಲ್ ಇದ್ದೇನೀಗ.

ಹೌದು. ನೀವ್ ಏನ್ ಮಾಡ್ತಾ ಇದ್ದೀರಿ. ಹಾ ನಾನ್ ಸುಮ್ನೆ ಕೂತ್ಕೊಂಡಿದ್ದೆ. ಏನ್ ಗೊತ್ತಾ, ಒಂದ್ ನಾನು ಅಡ್ಗೆ ಮಾಡಣಾ ಅಂತಂದ್ಕಂಡಿದೀನಿ, ಅದ್ಕೆ ಏನ್ ಮಾಡಣಾ ಅಂತ special ಆಗಿ? ಆದ್ರೆ ಅಣ್ಣ ಅತ್ಗೆ ಎಲ್ಲಾ ಬರ್ತಿದಾರೆ ಮನೆಗೆ.

Special ಆಗ್ ಮಾಡುದಂದ್ರೆ? ಆ ಯಾವ್ದ್ veg ಆ ಊಟಕ್ಕಾ? ತಿಂಡಿಗಾ? ಹು ಬೆಳಿಗ್ಗೆ ತಿಂಡಿಗೆ ಮತ್ತೇ ಸಂಜೆ chicken ನ್ನು ಮತ್ತೇ.

Egg ಗ್ ಮಾಡುದಾದ್ರೆ ಹೇಗೆ? ತುಂಬ special ಆಗ್ ಮಾಡುದಾದ್ರೆ ಏನ್ ಮಾಡ್ಬೋದು? ಹ. biriyani ಏನಾದ್ರು ಮಾಡ್ತೀರಾ? ಹಾ biriyani ಬೇಕಿದ್ರೆ, ನಿಮ್ಗ್ ಗೊತ್ತಿದ್ಯಾ recipe ಹೇಗ್ ಮಾಡುದಂತ?

ಹೌದಾ ಸ್ವಲ್ಪ ಹೇಳ್ಕೊಡ್ತಿರಾ ನಂಗೆ

ಆ ನೀವು ಮಾಡಿದೀರಾ ಇಲ್ಲ first ಮಾಡುದಾ? ಆ ಮಾಡಿದಿನಿ ಒಂದ್ಸಲ try ಮಾಡಿದಿನಿ. ಚೆನ್ನಾಗ್ ಬಂದಿತ್ತೂ but special ಆಗ್ ಏನಾದ್ರು try ಮಾಡುವಾಂತ. ಆ special ಆಗೀ ಯಾವ್ದ್ ಮಾಮೂಲಿ ಒಂದೇ ತರ, ನೀವ್ ಯಾವ್ ತರ ಮಾಡಿದ್ದ್ ಅದು first time ಉ? ಆ ನಾನು first time ಮಾಡ್ದಾಗ್ dam biriyani type ಮಾಡಿದ್ದು ಈ hyderabadi dam biriyani ಬರ್ತದಲ್ಲ, ಈ YouTube ter ನೋಡಿ ಮಾಡಿದ್ದು. ಬಂದಿತ್ತು. taste ಎಲ್ಲ. ಹ್ಮ. ಹ ಹ ನೀವಂದ್ರೆ ಹೊರ್ಗಡೆದು ಇದೂ, ಮಸಾಲೇ powder ತೊಕೊಂಡ್ ಬಂದ್ ಹಾಕಿ ಮಾಡುದಾ? ಇಲ್ಲ ನೀವೇ ready ಮಾಡ್ತಿರಾ? ಇಲ್ಲ ನಾನೇ ready ಮಾಡ್ಬಿಟ್ಟು ಮಾಡಿದ್ದು. ಹೌದಾ ಮಸಾಲೆ ಸಿಗ್ತದಲ್ಲಾ ಅದನ್ನ ಇದ್ ಮ~ ಹಾಕಿ ಮಾಡ್ತೆನೆ. ಹೌದಾ ಈ ಹೌದು Aachi biryani ಮಸಾಲಾ ಎಲ್ಲ ಸಿಗ್ತದಲ್ಲ ಅದು ಒಳ್ಳೆದಿರ್ತದೇ.

ಮತ್ತೇ ready ಸಿಗ್ತದಲ್ಲ ನಿಮ್ಗೆ?

ಹ ಆ rice ಎಲ್ಲ mix ಆಗಿ ಬಂದಿರದು.

ತುಂಬ ಇದ್ ಆಗ್ತದಲ್ಲ ತುಂಬ ಜನಿಗ್ Taste ಎಲ್ಲ change ಆಗತ್ತಲ್ಲಾ ಮತ್ತೆ ಅದಕ್ಕೆ. ಹೌದು ಹಾ ಹಾಗೆ ಆದ್ರೆ ನಿಮ್ಗೆ ಅದೇ ಎಲ್ಲ ಆ ಟೊಮೇಟೊ, ಈರುಳ್ಳಿ ಎಲ್ಲ paste ಮಾಡಿ. ಇದೆಲ್ಲ ಹಾಕಿ paste ಮಾಡಿ ನಿಮ್ಗೆ ಸ ಮಸಾಲೆ ಮಾಡಿ ಮಾಡ್ಬೋದು. ಹ್ಮ. ಅದು ಚನ್ನಾಗ್ ಬರತ್ತಾ taste ಉ .

ಹೌದಾ ಹಾ ಹಾ ಅದು gravy ಮಾಡ್ತಾರಲ್ಲ ಅದ್ ಹೇಗ್ ಮಾಡದು? ಆ ಅದೂ ಈರುಳ್ಳಿ, ಟೊಮೇಟೊ

ಅ ಆ ಅದೂ ನಿಮ್ಗೆ ಪುದಿನ ಸೊಪ್ಪು , ಕೊತ್ತೊಂಬ್ರಿ ಸೊಪ್ಪು mix ಮಾಡಿ ಸ ಮಾಡ್ಬೋದು. ಹೌದಾ ಅದು ಸ ಹಾ ಅದು ಚನ್ನಾಗಾಗತ್ತೆ.

ಮತ್ತೆ ಬೇರೇನ್ ಮಾಡ್ಬೋದು special ಆಗಿ? ಹ್ಮ ಬೇರೆ ನಿಮ್ಗೆ ತಿಂಡಿಗೆ ಏನ್ ಮಾಡ್ತಿರ ನೀವ್? rice item ಆ ಇಲ್ಲ ಬೇರೆ ಹೀಗೆ sweet ಉ , ಹೀಗೆ ಕೇಸ್ರಿ ಬಾತು? ಆತರ ಅದ್ ರವ ಹಾ ಪಲಾವ್ ಮಾಡಿದ್ರು ಚೆನ್ನಾಗಿರತ್ತೆನೋ ಅಲಾ? ಹೌದು ಪಲಾವ್ ಮಾಡಿದ್ರೆ ಚನ್ನಾಗಿರ್ತದೆ. But ಪಲಾವ್ ಅಂದ್ರೆ ಅದು ಕೂಡ rice ಆಗತ್ತೆ, biryani rice ಆಗತ್ತಲ್ಲಂತ ter ಹ್ಮ ಹ್ಮ ಇಲ್ಲಾಂದ್ರೆ ನಿಮ್ಗೆ ಇದ್ ಮಾಡ್ಬೋದು ಉದ್ದಿನ್ ವಡ.

ಹಾ ಹೌದು. ಅದ್ರ ಜೊತೆಗ್ ಮತ್ತೊಂದು ಏನ್ ಆದ್ರು ಮಾಡ್ಬೇಕಲ್ಲಾ? ವಡ ಮತ್ತೆ ಕೇಸ್ರಿ ಬಾತು combination ಆಗಿರತ್ತೆ. ಓ ಹೌದಲ್ಲ

ಹ್ಮ. ಇಲ್ಲಾಂದ್ರೆ ಇಡ್ಲಿ ವಡಾ ಹೀಗೆ ಮಾಡ್ಬೇಕು. ಹೌದಲ್ಲ ಇಡ್ಲಿ ವಡಾ ಇಲ್ಲ ಕೇಸ್ರಿ ಬಾತ್ ಏನ್ ಆದ್ರು

ನಂಗ್ ಕೇಸ್ರಿ ಬಾತ್ ಬರಲ್ಲ.

ಹ ಅದೆಲ್ಲ ನಾನ್ ಮಾಡ್ತೇನೆ ತೊಂದ್ರೆ ಇಲ್ಲ. ಇನ್ ಜಾಸ್ತಿ ಏನು ಇದ್ ಇರುದಿಲ್ಲಲ್ಲಾ, ಕೆಲ್ಸ ಇರುದಿಲ್ಲಲ್ಲಾ. ಮಾಡಿ ಕೊಡ್ಬೋದು.